ಕೆನರಾ ಬ್ಯಾಂಕ್ ಇದು ಒಳಗೆ ಇಂದ ತೆಗ್ದಾರೆ ಇದ್ನ ಯಾಕಂದ್ರ ಹೊರಗೆ ಕಾಳಿ ರೋಡ್ ಐತೆ ಗೇಟು ಗೇಟು ಸ್ವಲ್ಪ ತೇಗ್ದೈತೆ --

ಒಬ್ಬಾಕಿ ಲೇಡಿ ಹುಡುಗಿ ರಂಗೋಲಿ ಕಾಕ್ತಿದ್ದಾಳೆ ಗಣಪ್ಪ ಮುಂದೆ ಕೆಳಗೆ ಈಕಡೆ ಒಬಾಕೆ ಕೂತುಕೊಂಡಾಳೆ --

ಇದು ಹಸಿರು ಕಲರ್ ಕೆಯಸ್ಆರ್ ಟಿ ಸಿ ಸರ್ಕಲ್ ಇದೆ ಸರ್ಕಲ್ ಒಳಗೆ ಆಕಡೆ ಈಕಡೆ ಗಾಡಿ ಹೋಗುವುದು ಈಕಡೆ ಬರಕತತೆ--

ಶನಿವಾರ ಮತ್ತು ರವಿವಾರು ವಾರ್ ದ್ ರಜೆ.

ಶನಿವಾರ ಮತ್ತು ರವಿವಾರು ವಾರ್ ದ್ ರಜೆ.

ಶನಿವಾರ ಮತ್ತು ರವಿವಾರ ವಾರದ ರಜೆ.

ಬಾಡಿಗೆ ರೂಮ್ ಬಾಹರೀ ಮಸ್ತ್ ಇರುತ್ತೆ ಚೀಪ್ ಅಂಡ್ ಬೆಸ್ಟ್ ವಳಗ್ ಇರ್ತವು.

ಅಥವಾ ಒಂದು ಬ್ಯಾಂಕು ಒಳಗೆ ಇರುವುದು ಟೋಕನ್ ಅಂತ ಒಂದು ಬೋರ್ಡ್ ಐತೆ. ಆಫೀಸ್ ಒಳಗೆ ಬ್ಯಾಂಕು ಒಳಗೆ ಏನ್ ವೈಟಿಂಗ್ ಒಳಗೆ ಇರ್ತತೇ ಅಲ್ಲ ಆ ಥರ --

ರೈಲ್ವೆ ಹಳೆ ಇದೆ ನೋಡ್ರಿ ರೈಲ್ವೆ ಟ್ರ್ಯಾಕ್ ಆಗಲೇ ರೈಲ್ ಬರಕತತೆ.

ರೈಲ್ವೆ ಹಾಲಿ ಇದೆ ನೋಡ್ರಿ ಇಲ್ಲೇ ರೈಲ್ವೆ ಟ್ರ್ಯಾಕ್ ಆಗಲೇ ರೈಲ್ವೆ ಬರಕತೆತಿ.

ಮತ್ತು ನುಗ್ಗೆಕಾಯಿ ಇವೆಲ್ಲ ಕಾಣ್ತವೆ ನೋಡ್ರಿ ಇದ್ರೊಳಗೆ ಮಾರ್ಕೆಟ್ ಒಳಗೆ ಮಾರುಕಟ್ಟೆ ಒಳಗೆ ತರಕಾರಿ ಮಾರುಕಟ್ಟೆ.

ಹೆಚ್ ಆಯ್ಗೆ ಟ್ಯಾಕ್ಟರ್ ಗಳನ್ನು ಬಲಕೆ ಮಾಡಿ--

ಪೇಟೆಗೆ ಎಲ್ಲಾದರೂ ಹೋಗಬೇಕು ಸಿಟಿಗೆ ಹೋಗಬೇಕು ಅಂದ್ರೆ ಆಟೋದಲ್ಲಿ ಹೋಗ್ಬೇಕು ನಾವು.

ಮೀನು ಮಾರಾಟ ಹೇಗ್ ಕಾಣುತ್ತೆ ನೋಡ್ರಿ --